ಎಲ್ಲದಕ್ಕಿನ್ನ ವೇಗವಾಗಿಯೂ ಕೂಡ ಹೋಗುತ್ತ್ತೇ ಬಸ್ಸಿ ನಲ್ಲಿ ಹೋಗುವುದು ತೊಂದರೆ ಆದರೆ ಕೂಡ ಕಾರು ಇಳ್ಳೆದು --

ಪಾರ್ಕ್ ನಲ್ಲಿ ಎಲ್ಲರೂ ಸುತ್ತಾಡೋಕೂ ಹೋಗ್ಬಹುದು ಹಾಗೆ ಜೋಕಾಲಿ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೆ ಎಲ್ಲರೂ ಮಜಾ ಮಾಡಬಹುದು.

ಹಾಗೆ ನೀರ್ ಇದ್ದಲ್ಲಿ ನೋಡ್ಕೊಬಹುದು ಹಾಗೆ ಪ್ರಾಣಿ ಪಕ್ಷಿ ಎಲ್ಲ ಹೊತ್ತಲ್ಲೂ ನೋಡಬಹದು ಹಾಗೆ ಪಾರ್ಕಿ ನಲ್ಲಿ ಸುಂದರವಾಗಿ ಆಟ ಆಡಬಹುದು .

ನಮ್ಮ ಊರಿನಲ್ಲಿ ಒ ಎಲ್ಲರೂ ಹೊಲಕ್ಕೆ ಹೋಗ್ತಾರೆ ಹಾಗೆ ಏನಾದ್ರು ಉಳುವುಕೆ ಹಾಗೆ ಗದ್ದೆ ನೀಡೋದಕ್ಕೆ ಅಕ್ಕಿ ಬತ್ತ ಏನಾದ್ರು --

ಆಹ್ಹ್ ಒಂದು ಮನೆ ಅಥವಾ ಗುಡಿ ಅಥವಾ ಏನಾದ್ರು ಅಗಿರ್ಲಿ ಒಂದು ಕಳಸೋದಕ್ಕೆ ಮೆಸರ್ಮೆಂಟ್ ಬೇಕೇ ಬೇಕು ಕಂಪಲ್ಸರಿ .

ನಮ್ಮ ಕರ್ನಾಟಕದಲ್ಲಿರುವ ಆಗುಂಬೆ ಹತ್ತಿರ ಹೋದರೆ ತುಂಬಾ ಇಷ್ಟ ಅದು ಮುಳುಗ್ಬೇಕಾದ್ರೆ ಅದು ಎಷ್ಟು ಚೆನ್ನಾಗಿ ಕಾಣ್ಸುತ್ತೆ ಹಾಗೆ --

ಆಟೋ ಗಳಲ್ಲಿ ಹೋದ್ರೆ ತುಂಬಾನೇ ಮಜವಾಗಿರುತ್ತೆ ಹಾಗೆ ಸುತ್ತ ಮುತ್ತ ನೋಡ್ಕೊಂತ ಹೋಗ್ಬಹುದು ಹಾಗೆಯೆ ಎಲ್ಲ ಕಡೆ ನೋಡ್ಕೊಂತ ಹೋಗ್ಬಹುದು --

ನಾನು ಹದೇ ರೀತಿಯನ್ನು ಕಾಪಾಡ್ಕೊಂಡು ಬರ್ತೇನೆ ಹಾಗೆಯೆ ಎಲ್ಲರಿಗೂ ಸ ಎಲ್ಲರಿಗೂ ಕೂಡ ನಾನು ಹೇಳುವುದು ಒಂದೇ ಸತ್ಯನೇ ಹೇಳ್ಬೇಕು ಅಂತ ಅಷ್ಟೇ.

ನಂಗು ಕ್ರಿಸ್ಟಿಯಾನ್ಸ್ ಹೋಗ್ತಾರಲ್ಲ ಚರ್ಚಿಗೆ ಅದೇ ರೀತಿ ಹೋಗಿ ಅಲ್ಲಿ ಅವ್ರು ಏನು ಹೇಳ್ತಾರೆ ಕೇಳ್ಬೇಕು ಹಾಗೆ ಅವ್ರಿಗ್ ಏನಾದ್ರು --

ಟೇಸ್ಟ್ ನಂದೇ ಕಂಪ್ಯೂಟರ್ ಸೆಟ್ ಏನೆ ಆಗ್ಲಿ ಸಿಸ್ಟಮ ಅಂತ ಅಂದ್ರ ನಮ್ದೇ ಒಂದು ಪಾಲಿಸಿ ಆಗಿರ್ಬೇಕು ಅದೇ --

ಅದ್ರಲ್ಲೂ ನಮಗಂತೂ ಹೆಣ್ ಮಕ್ಕಳಿಗೆ ತುಂಬಾನೇ ಇಷ್ಟ ಡ್ರೆಸ್ಸೆಸ್ ಯಾವ ದಿನ ಆಗಿರ್ಲಿ ಹೋಗಿ ತಗೋಬೇಕು ಅನ್ನೋದೇ ಎಲ್ಲರಿಗೂ ಆಸೆ.

ನೋಡ್ರೆ ಹೆದ್ರಿಕೆ ಆಗುತ್ತೆ ಅಂದ್ರೆ ಅದು ಮೊಸಳೆ ಮೊಸಳೆ ಅಂದ್ರೆ ತುಂಬಾನೇ ಭಯ ಅಗುತ್ತೆ --

ನೀರಿನಲ್ಲಿ ತುಂಬಾ ಆಟ ಆಡೋಕೆ ಇಷ್ಟ ಆದ್ರೆ ಮೊಸಳೆ ಇದ್ದಲ್ ಅಂತೂ ನಿಜ್ವಾಗ್ಲೂ ಇಷ್ಟನೇ ಆಗಲ್ಲ ಅದನ್ ನೋಡ್ರೆನೇ ಅಂಜಿಕೆನೇ ಆಗುತ್ತೆ.

ಸೇರ್ಕೊಂಡ್ ತಿನ್ನೋದು ತುಂಬಾನೇ ಮಜಾ ಕೊಡುತ್ತೆ ಹಾಗಾಗಿ ನನಗೆ ತುಂಬಾನೇ ಇಷ್ಟ--

ಉಮ್ಮ್ ಚೆಂಡು ಹೂವು ಚೆಂಡು ಹೂ ಅಂತಾರೆ ಚೆಂಡು ಹೂವ್ ಅನ್ನ ತೋರಣ ಮಾಡಿ ಹಾಕಾಕೆ --

ಯಾವದೇ ಹಬ್ಬಕ್ಕೂ ತುಂಬಾ ಚೆನ್ನಾಗಿ ಕಾಣ್ಸುತ್ತೆ ಆದ್ರೆ ದಸಿಂದ ಹೂವಿನ ಹಾರ ಮಾಡಬಹುದು ತೋರಣ ಅತ್ವ ಪ್ರತಿಯೊಂದು ರಂಗೋಲಿ ಮೇಲೆ ಹಾಕೋಕು ತುಂಬಾ ಚೆನ್ನಾಗಿ ಕಾಣ್ಸುತ್ತೆ.

ಎಲ್ಲರಿಗೂ ಸೈಲೆಂಟ್ ಆಗಿರಿ ಕೀಪ್ ಸೈಲೆಂಟ್ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಒಂದೊಂದು ಚೆರ್‌ --

ಒಟ್ಟು ಅಥವಾ ನಮ್ ಕಿಂತ ದೊಡ್ದು ವ್ಯಕ್ತಿಗಳು ಆಗಿರುವಂಥ ಅಧ್ಯಕ್ಷರು ಯಾರಾದ್ರೂ ಬಂದು ಕೂತಿರ್ತಾರೆ --

ಕಟ್ಟಿಗೆ ಇಂದ ತುಂಬಾನೇ ಹೇ ತುಂಬಾ ಅನುಕೂಲವಾಗುತ್ತೆ ಪ್ರತಿಯೊಂದು ಚೈರ್ ಅಥವಾ --

ನಾನು ಅಂದ್ರೆ ನನ ಫ್ರೆಂಡ್ಸ್ ಎಲ್ಲರೂ ಸೇರಿ ಎಲ್ಲರು ಆಟ ಆಡ್ತಿದ್ವಿ ಅಲ್ಲಿ ಕಬಡ್ಡಿ ತ್ರೋಬಾಲ್ --

ನಮ್ ಸೇಫ್ ನೋಡ್ಕೋಬೇಕು ಸ್ವಲ್ಪ ದೂರದಲ್ಲೇ ಇರ್ಬೇಕು ವೈರಿ ನ ಏನ್ ಇರ್ಲಿ --

ಏನಾದ್ರು ಹಸಿಮೆಸಿನಕಾಯಿ ಪ್ರತಿಯೊಂದಕ್ಕೂ ಯೂಸ್ ಇದೆ ಏನೆ ಪಲ್ಯ ಏನಾದ್ರು ಮಾಡಬಹುದು ಹೇಸಿಮೆಸಿನಕಾಯಿ --

ಇದು ಹಳೆ ಕಾಲದಲ್ಲಿ ಕಟಿಸಿರುವಂಥ ಒಂದು ಮಂಟಪ ಏನೆ ಆಗಲಿ ಒಂದು ಕಂಬ ಎಲ್ಲಾ --

ಪ್ಲೇಸ್ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲೂ ಆಟ ಆಡಿದ್ರೆ ಅಂತೂ ಐಸ್ ಪ್ಲೇಸ್ ಆಟ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಂಬದ ಸುತ್ತ --